ಸಮುದ್ರ ಆ ಸಮುದ್ರದ ಮಧ್ಯದಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಎಂಬ ಒಂದು ಶಿಪ್ . ಆ ಶಿಪ್ನ ಬದಿ ಅಲ್ಲಿ ಒಬ್ಬ ಕುತ್ಕೊಂಡಿದ್ದರು ಶಿಪ್ ನ ಈ ಬದಿಯಲ್ಲಿ ನಾಕು ಮಂದಿ ಇದಾರೆ .]

ಮಹತ್ತರವಾದ ಕಟ್ಟಡ ಮೇಲುಗಡೆ ಎನ್.ಐ.ಟಿ.ಟಿ.ಇ. ಎಂಬ ಹೆಸರು ಬರೆದಿದ್ದಾರೆ ಮತ್ತೆ ಅದರ ಕೆಳಗಡೆ ಡಿ.ರ್.ಎನ್. ಅತ್ಯಂತ ಬ್ಲಾಕ್ ಎಂಬುದಾಗಿ ಬರೆದಿದ್ದರೆ.

ಗೇಟ್ ವೇ ಹತ್ತಿರ ಹೋಗುವಾಗ ಒಂದು ಬ್ಯಾನೆರ್ ಶಿಸ್ತನ್ನು ಪಾಲಿಸಲು ಒಂದು ಬ್ಯಾನೆರನ್ನು ಹಾಕಿದ್ದಾರೆ.

ಒಂದು ಅತ್ಯಂತ ಸುಂದರವಾದ ಕಲ್ಲಿನಿಂದ ಆವೃತ್ತವಾಗಿರುವಂತಹ ಒಂದು ಸುಂದರವಾದ ಸ್ಥಳ ಅಲ್ಲಿ ಒಬ್ಬ ಹುಡುಗ ನಿಂತು ಈಚೆ ನೋಡುತ್ತಿದ್ದಾನೆ ಮತ್ತು --

ಈ ಸುಂದರವಾದ ಹೂವಿನಿಂದ ಮತ್ತು ಗಿಡಗಳಿಂದ ಆವೃತವಾಗಿರುವಂತಹ ಹಸಿರು ಹಸಿರು ಬಣ್ಣದ ಗಾರ್ಡನ್ಗಳಿವೆ --

ಮತ್ತೆ ಅಲ್ಲೇ ಕೆಳಗಡೆ ವಿಜಯ್ ಮೆಡಿಕಲ್ಸ್ ಇದೆ ವಿಜಯ್ ಪಾಲಿಕ್ಲಿನಿಕ್ ಕೂಡ ಇಲ್ಲಿ ಇದೆ ದೊಡ್ಡದಾದಂತಹ ಅಭಿಶ್ ಮಾಲ್ ಆಗಿದೆ ಇದು.

ವಾಗಿದೆ ಈ ಗ್ರಂಥಾಲಯದ ಸುತ್ತ ಒಂದು ವಿದ್ಯುತ್ ಕಂಬವಿದೆ ದೊಡ್ಡದಾದದ್ದು ಮತ್ತೆ ನಾಕು ಸುತ್ತ ಅಲ್ಲಿಂದ ತೆಂಗಿನ ಮರಗಳು ಕೂಡ ಕಾಣಿಸುತ್ತವೆ.

ಕಂದಾಯ ನೀರಿಕ್ಷಕರ ಒಂದು ಚಿಕ್ಕ ಕಟ್ಟಡಿ ಆಗಿದೆ. ಇಲ್ಲಿ ಎರಡು ಗಂಡಸರು ನಿಂತುಕೊಂಡು ಮಾತನಾಡುವುದು ಕಾಣಿಸುತದೆ ಮತ್ತೆ ಐದೂ ಬೈಕು ಗಳು ಕಚೇರಿಯ ಮುಂಭಾಗದಲ್ಲಿ ಕಾಣಿಸುತದೆ.